ಸ್ನಾನ ಮಾಡುತ್ತಿದ್ದ ಒಬ್ಬ ಮಹಿಳೆ ಇದ್ದಾಳೆ.

ಪಕ್ಕದಲ್ಲಿ ನೀಲಿ ಶೂ ಗಳು ಇವೆ.

ಇಲ್ಲಿ ಇಬ್ಬ್ರು ನಿಂತಿದ್ದರೆ ಅವ್ರ್ ಮುಂದ್ಗಡೆ ಒಂದು--

ಇಲ್ಲಿ ಒಂದ ರೋಡ್ ಇದೆ ರೋಡಿನ ಪಕ್ಕದಲಿ ಒಂದು ಗಟರ ಇದೆ.

ಅದರ ಮುಂದೆ ಎರಡು ಕೇಬಣ್ಣಾ ಬರ್ರೆಲ್ಗಳಿವೆ ಮತ್ತು ಒಂದು ಬಕೆಟ್ ಇದೆ.

ಸಿಮೆಂಟನ್ನು ಕಲಸಲು ಹಳದಿ ಪುಟ್ಟಿಯಿಂದ ಹಾಕುತ್ತಿದ್ದಾರೆ.

ಮುಂದೆ ಬಂದು ದೊಡ್ಡ ಹೊಳೆ ಇದೆ ಆ ಹೊಳೆಯ ಮುಂದೆ ಒಂದು ದೊಡ್ಡ--

ಅಕ್ಕ ಪಕ್ಕದಲ್ಲಿ ಒಂದು ವೈಟ್ ಕಾರ್ ಹೊರಟಿದೆ.

ಈಕಡ ಮುಂದ ಹೊಂಡ ಇದೆ ಹೊಂಡನಲ್ಲಿ ನೀರು ಬೀಳುತ್ತಿವೆ.

ಒಂದು ಪಟ ನೆಬು ಕರಡಿ ಮಾಡುತ್ತಿದ್ದನೆ.

ಆ ಕಡೆ ಕಿಡಕಿ ಸೈಡ್ ಮೂರು ದೇವರ್ ಫೋಟೋ ಗಳಿವೆ ಮ್ಯಾಲೆ ಬಲ್ಬ್ ಇದೆ.

ಅದರ ಹಿಂದ್ಗಡೆ ಒಂದು ತೆಂಗಿನ್ ಗಿಡ ಅದರ ಮುಂದೆ ಒಂದು ಮನೆ ಇದೆ.

ಇಲ್ಲಿಯ ಬಾಕ್ಸ್ ಇದೆ ಅದರ ಹಿಂದಗಡೆ--

ಅದರ ಮುಂದೆ ಒಂದು ಕಲ್ಲು ಇದೆ.

ಇದು ಒಂದು ಬ್ಯಾಂಕ್ ಇದೆ ಬ್ಯಾಂಕಿ ನ ಮೇಲೆ.

ಇದು ಒಂದು ರೂಮಿನ ಒಳಗೆ ಇರುವುದು.

ಮುಂದೆ ಅಲ್ಲಲ್ಲಿ ಕಾಣಿಸುವ ಚೌಪ್ಲಿಗಳು ಅದರ ಮುಂದೆ ರೋಡ್ ಇದೆ.

ಅಲ್ಲಿ ಇಬ್ಬ ಯುವಕರು ಬಟ್ಟೆಯನ್ನು ಮಡಿಚಿ ಪ್ಯಾಕ್ ಮಾಡುತ್ತಿದ್ದಾರೆ.

ಒಂದು ಇಲ್ಲಿ ಒಂದು ಸೂರ್ಯ ಮುಳಗುವ ಚಿತ್ರ.